ಈ ಚಿತ್ರದಲ್ಲಿ ದ ಹಿಂದುಸ್ತಾನ್ ಕಾನ್ಸೆಪ್ಟ್ --

ಈ ಚಿತ್ರದಲ್ಲಿ ಒಂದು ಬ್ಯಾನರಿನ ಮೇಲೆ--

ಈ ಚಿತ್ರದಲ್ಲಿ ಹಲವಾರು ಬೈಕ್ಸ್ ಗಳನ್ನು--

ಈ ಚಿತ್ರದಲ್ಲಿ ಒಂದು ದೋಸಾ --

ಈ ಚಿತ್ರದಲ್ಲಿ ಹಚ್ಚಹಸಿರಾದ ಗಿಡಗಳು ಬೆಳೆದ್ದಿದೆ.

ಈ ಚಿತ್ರದಲ್ಲಿ ಸಣ್ಣು ಡಮ್ಮಿ ಬಾಡಿಸ್ ಗಳು--

ಚಿತ್ರದಲ್ಲಿ ಎರಡು ವೈಟ್ ಕಲರಿನ ಮೂರ್ತಿಗಳು--

ಈ ಚಿತ್ರವು ಒಂದು ಫಂಕ್ಷನ್ ನಿನ ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ಮೂರು ದೊಡ್ಡು ಪೇಂಟಿಂಗ್ಸ್ ಗಳು--

ಈ ಚಿತ್ರದಲ್ಲಿ ಒಂದು ಡ್ರಿಲ್ಲಿಂಗ್ ಮಷೀನ್ ಕೂಡ ಇದೆ.

ಆ ಅಂಗಡಿಯ ಹೆಸರು ಗಡ ಟ್ರೇಡರ್ಸ್ .

ಈ ಚಿತ್ರದಲ್ಲಿ ಒಂದು ಸೋಫಾ ಸೆಟ್ ಕಾಣುತ್ತಿದೆ.

ಈ ಚಿತ್ರವು ಒಂದು ಸಣ್ಣ ಮಕ್ಕಳು ಆಟ ಆಡುವ ಸಾಮಾನಿನ ಅಂಗಡಿವಾಗಿದೆ.

ಈ ಚಿತ್ರದಲ್ಲಿ ಒಂದು ಸಿಲಿಂಗ್ ಫ್ಯಾನ್ ಕೂಡ--

ಮೇಕ್ ಯುವರ್ ಫೋನ್ ಮೊರ ಫನ್ ಎಂದು--

ಆ ಹೋಟೆಲಿನ ಹೆಸರು ಶ್ರೀ ವೀರಭದ್ರೆಶ್ವ್ರರ ಹೋಟೆಲ್ ಎಂದು--